ಈ ಚಿತ್ರದಲ್ಲಿ ಒಂದು ಕಟ್ಟಡಕ್ಕೆ ಕಾಂಕ್ರೀಟ್ ಹಾಕುತ್ತಿದ್ದಾರೆ.

ಪಕ್ಕದಲ್ಲಿ ಬಾಟಲ್ ನ ಪೇಂಟ್ ಇದೆ ಒಂದು ಪೈಪ್ ಇದೆ.

ಇದು ಒಂದು ಜ್ಯೂ ಸುತ್ತದ ಹಸಿರು ಗಿಡ ಮರಗಳನ್ನು ಬೆಳೆಸಿದ್ದಾರೆ.

ಇನ್ನೊಂದು ಭಾಗದಲ್ಲಿ ಒಬ್ಬ ವ್ಯಕ್ತಿ ಹಾಗೂ ಮಹಿಳೆ ತಾಜ್ ಮಹಲ್ ನ ಬಗ್ಗೆ ವರದಿ ನೀಡುತ್ತಿದ್ದಾರೆ.

ಮತ್ತು ಆ ಕಡೆ ಮೆಟ್ಟಿಲಿನ ಕಾಂಪೌಂಡ್ ಇದೆ ಅದರ ಮೇಲೆ ಕೆಲ ಹುಡುಗರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ಎರಡು ಚೇರ್ ಗಳು ಹಾಗೂ ಕಾಫಿ ಫೋಟೋ ಇದೆ ಮತ್ತು ಅದರ ಪಕ್ಕದಲ್ಲಿ ಒಂದು ಗಡಿಯಾರವಿದೆ.

ಡೈರಿ ಹೊ ಇಟ್ಟಿದ್ದಾರೆ ಹಾಗೂ ಮೇಲೆ ಬಿಳಿ ಬರದೇ ಹಾಕಿದ್ದಾರೆ ಒಬ್ಬ ವ್ಯಕ್ತಿ ನಿಂತಿದ್ದಾರೆ.

ಮತ್ತು ಪಕ್ಕದಲ್ಲಿ ಪ್ರಶಸ್ತಿಗಳಿವೆ ವಾಟರ್ ಪ್ಯೂರಿಫೈಯರ್ ಇದೆ ಫ್ಯಾನ್ ಹಾಕಿದ್ದಾರೆ ಪೇಷಂಟ್ ಬೆಡ್ಡಿದೆ ಒಂದು ಬ್ಯಾಗ್ ಕಬೋರ್ಡಿದೆ.

ಇದು ರಂಗೋಲಿ ಸ್ಪರ್ಧೆ ಇಲ್ಲಿ ಕೆಲ ವಿದ್ಯಾರ್ಥಿಗಳು ರಂಗೋಲಿಯನ್ನ ಹಾಕುತ್ತಿದ್ದಾರೆ.

ಈ ರಂಗೋಲಿಯಲ್ಲಿ ಗುಲಾಬಿ ಮತ್ತು ಹಸಿರು ಬಣ್ಣಗಳಿವೆ ಎರಡು ಪ್ಲೇಟ್ ನಲ್ಲಿ ಹಳದಿ ಗುಲಾಬಿ ಬಣ್ಣ ಇಟ್ಟಿದ್ದಾರೆ.

ಸುತ್ತಲು ಹಸಿರು ಗಾರ್ಡನ್ ಇದೆ ಪಾರ್ಕಿಂಗ್ ವ್ಯವಸ್ಥೆ ಇದೆ.

ಇದು ಒಂದು ಹಣ್ಣುಗಳ ಅಂಗಡಿ ಒಬ್ಬ ವ್ಯಕ್ತಿ ಹಣ ಎಣಿಸುತ್ತಿದ್ದಾರೆ.

ಪಕ್ಕದಲ್ಲಿ ಬಾಳೆಹಣ್ಣಿನ ಗೊನೆ ಇದೆ ಖರ್ಜೂರ ಇದೆ ಸೇಬುಗಳನ್ನು ಇಟ್ಟಿದ್ದಾರೆ ಒಳಗೆ ಚಿಪ್ಸ್ ಹಾಕಿದ್ದಾರೆ.

ಇದು ಒಂದು ಮರಿ ಮೇಕೆಯಾಗಿದೆ ಬಿಳಿ ಹಾಗೂ ಕಪ್ಪು ಬಣ್ಣ ಹೊಂದಿದೆ.

ಬಿಳಿ ಬಣ್ಣದ ಪ್ಲೆವುಡ್ ಇದೆ ಕಿಟಕಿ ಗ್ಲಾಸ್ ಇದೆ ಮತ್ತು ಮೇಲೆ ಕಪ್ಪು ಹಾಗು ಬಿಳಿ ಬಣ್ಣದ ಎರಡು ಫ್ಯಾನ್ ಗಳನ್ನ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಬ್ಲಾಕ್ ಕಾರ್ ನಿಲ್ಲಿಸಿದ್ದಾರೆ ಇಬ್ಬರು ವ್ಯಕ್ತಿಗಳು ಕಾರ್ ಅನ್ನು ತೊಳೆಯುತ್ತಿದ್ದಾರೆ.

ಕೈಯಲ್ಲಿ ಬಣ್ಣ ಬಳಿಯುವ ಮಿಷನ್ ಇದೆ ಕೆಳಗೆ ಜಾಹೀರಾತು ಹಚ್ಚುತ್ತಿದ್ದಾನೆ.

ಪಕ್ಕದಲ್ಲಿ ಕೆಲವು ಜಾಹಿರಾತು ಸುತ್ತಿ ಇಕ್ಕಿದ್ದಾನೆ.

ಮುಂದೆ ಮರದ ಗೇಟ್ ಮಾಡಿದ್ದಾರೆ ಸಿಮೆಂಟ್ ಕಂಬಗಳನ್ನು ನಿಲ್ಸಿದ್ದಾರೆ.

ಇದು ಒಂದು ಸಿಟಿ ಕೆಫೆ ಆಗಿದೆ ಇದರ ಮುಂದೆ ಏಳು ವ್ಯಕ್ತಿಗಳು ಫೋಟೋ ತೆಗೆಸಿಕೊಂಡಿದ್ದಾರೆ.

ಪಕ್ಕದಲ್ಲಿ ಚೇರ್ ಗಳಿವೆ ಕೆಳಗಡೆ ಹಸಿರು ಕಾರ್ಪೆಟ್ ಹಾಕಿದ್ದಾರೆ.

ಇದು ಒಂದು ಪೈಪ್ಗ ಳ ಅಂಗಡಿ ಇಲ್ಲಿ ಬೆಂಡು ಪೈಪ್ ಗಳಿವೆ.

ಪಕ್ಕದಲ್ಲಿ ಮ್ಯಾಟ್ ಗಳನ್ನು ಬ್ಯಾಗ್ ನಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ.

ಕೆಳಗಡೆ ರೆಡ್ ಕಾರ್ಪೆಟ್ ಇದೆ ಫ್ಯಾನ್ ಕಿಟಕಿ ಹಾಗೂ ಸೌಂಡ್ ಡಕ್ಕುಗಳು ಇವೆ.

ಈ ಚಿತ್ರದಲ್ಲಿ ಪಾರ್ಕ ಇದೆ ಸುತ್ತಲು ಹಸಿರು ಗಿಡ ಮರಗಳಿವೆ.